ಪಾರ್ಕ್ ಉ ನೋಡಲು ತುಂಬಾನು ಚನ್ನಾಗಿ ಕಾಣ್ಸುತ್ತೆ. ಲೈಟ್ ಗಳು ಇಂದ ಕೂಡಲೇ ನೋಡಲು ತುಂಬಾ ಚನ್ನಾಗಿ ಕಾನ್ಸು. ಪಾರ್ಕ್ ಉ. ಪಾರ್ಕ್ ನೋಡಲು ತುಂಬಾ ಚನ್ನಾಗಿ ಕಾಣಿಸುತ್ತಾಯಿದೆ. ಪಾರ್ಕ್ ಉ ತುಂಬಾ ಲೈಟ್ ಬೆಳಕಿಂದ ಕೂಡಿದ್ದು ನೋಡಲು ತುಂಬಾ ಚೆನ್ನಾಗಿ --